ಆ ಇದು ಯಾವುದೊ ರೋಡ್ ಹುಬ್ಬಳ್ಳಿ ರೋಡ್ ಅನ್ನಿಸತೈತಿ ಆ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಾಕ್ ಹತ್ತನು ಅವನು ಹ ಇವರು ಎಷ್ಟು ತಗೋಂತಿ ಅಂತ ಕೇಳಾಕ್ ಹತ್ತಾರ.

ಹ ನೋಡ್ಬೇಕು ಅದು ಯಾರನ್ನು ಬರಾಕ್ ಹತ್ತಾರ ಹೋ --

ಹಾ ಆದರೆ ಕೇಳಾಕ್ ಹತ್ತಾನು ಅವನು ವಾಚುಮನ್ ಗೆ ಇದು ಯಾವುದು ಏನು ಅಂತ ಕೇಳಾಕ್ ಹಟ್ಟಾನು ವಾಚುಮನ್ ಇಲ್ಲ ಒಳಗೆ ಬಿಡಲ್ಲ ಟೈಮ್ ಆಗೈತೆ ಅಂತ ಹೇಳಾಕ್ ಹತ್ತಾನು.

ಬಸ್ಸ್ಟ್ಯಾಂಡ್ ಏನೋ ಬಸ್ ನಾಗ ಬಸ್ಸ್ಟ್ಯಾಂಡ್ ಯಾವುದು ಬಸ್ ಇಲ್ಲ ಏನಿಲ್ಲ ಏನೋ ಇದ್ರಾಗೆ ಟೂ ತೌಸಂಡ್ ಟ್ವೆಂಟಿ ಕೋವಿಡ್ ನಾಗೇ ಇರ್ಬೇಕು ಅನಿಸ್ತಾಯಿತಿ ಎಲ್ಲ ಬಸ್ ಎಲ್ಲ.--

ಹ ಎಂಎಲ್ಎ ಬರಾಕ್ ಹತ್ತಾರೋ ಯಾರು ಬರಾಕ್ ಹತ್ತಾರೋ ಗೊತ್ತಿಲ್ಲ.

ಇದು ಹಿಂಗ ಇದು ಹಿಂಗ ಏನು ಮಾಡಬೇಕು ಯಾರನ್ನ ನೋಡ್ಬೇಕು ಹೆಂಗ್ ಮಾಡಬೇಕು ಡ್ಯೂಟಿ .

ಬೇಕರಿ ಐಟಮ್ಸ್ ಇದಾವ ಬ್ರೆಡ್ ಐತಿ ಹಾಲು ಐತಿ.

ಇದೆಲ್ಲ ನೋಡಿದಂಗೆ ಇತ್ತು ನಾನು ಇದು ಇರಬೇಕು ಗುಂತಕಲ್ಲ್ ಗುಂತಕಲ್ಲ್ ಅಲ್ಲ ಇದು ಯಾವುದಪ್ಪಾ ನಮ ಕರ್ನೂಲ್ ಇರಬೇಕು ಅಲ್ಲಿ ಬಗಲಗ.

ಹ್ಮ್ ಕಲ್ಯಾಣ ಮಂಟಪ ಮದ್ವೆಗೆಲ್ಲ ಸಿದ್ಧತೆ ಮಾಡಾಕ್ ಹತ್ತಾರ.

ಮದು ಮಕ್ಕಳು ಇನ್ನು ಬಂದಿಲ್ಲ ನೆಂಟರೆಲ್ಲ ನಿಂತಾರ ನೋಡಕ್ ಹತ್ತರ ಮದು ಮಕ್ಕಳ ಸಲುವಾಗ --

ಇದು ಹಾಸ್ಟೆಲ್ ಇದು ಹಾಸ್ಟೆಲ್ ಲಿ ಮಕ್ಕಳು ಊಟ ಮಾಡಾಕೆ ಕುಂತಾರ.

ಅವರ ಟೀಚರ್ ಊಟ ಬಡಿಸಾಕ್ ಹತ್ತಾಳ .